ಮನೆಯೊಳಗೆ ಬೇಕರಿ ಅಂಗಡಿಗಳಲ್ಲಿ ಕೇಕ್ ಆಮೇಲೆ ಪೇಡ ಕುರ್ಕುರೆ ಹಲವಾರು ಚಾಕ್ಲೇಟ್ಸ್ ಹಲವಾರು ರೀತಿಯ ಐಟಮ್ಸ್ ಗಳನ್ನು ನೋಡಬಹುದು. ಬೇಕಾಗುವಷ್ಟು ಮಾತ್ರ ಸೇವಿಸಬೇಕು ಇದು ಆರೋಗ್ಯಕ್ಕೆ --

ಈ ದೃಶ್ಯದಲ್ಲಿ ಎಕ್ಸ್ಕೆಲೆಂಟ್ ಕೋಚಿಂಗ್ ಕ್ಲಾಸಸ್ ಇನ್ ವಿಜಯಪುರ ಎನ್ನುವಂತ ಒಂದು ಕೋಚಿಂಗ್ ಸೆಂಟರ್ ಅನ್ನು ಸಹಾ ನಾವು ವೀಕ್ಷಣೆ ಮಾಡಬಹುದು.

ಅಹ್ ಸಾಮಾನ್ಯವಾಗಿ ಆಪರೇಷನ್ ಥೀಯೇಟರ್ ನಲ್ಲಿ ಆಪರೇಷನ್ ಗಳನ್ನು ಮಾಡುತ್ತಾರೆ ಅವುಗಳು ಸಕ್ಸಸ್ ಆಗುವ --

ಗಿದೆ ಅನೇಕ ರೀತಿಯ ಕೂಲ್ ಡ್ರಿಂಕ್ ಗಳನ್ನು ಕೂಡ ನಾವು ಈ ಒಂದು ದೃಶ್ಯದಲ್ಲಿ ಕಾಣಬಹುದಾಗಿದೆ

ಈ ಒಂದು ಚಿತ್ರದ ವಿಕ್ಷಣೆಯಲ್ಲಿ ನಾವು ಪಾರ್ಕ್ ಅನ್ನು ವೀಕ್ಷಣೆ ಮಾಡಬಹುದು. ಪಾರ್ಕ್ನಲ್ಲಿ ಪ್ರಶಾಂತ ರೀತಿಯಾದಂತ್ ಸ್ತಳ ವಾ ವಾತಾವರಣವಿರುತ್ತದೆ. ನಮ್ಮ ಒಂದು ಟೆನ್ಷನ್ ಗಳನ್ನು ಅಲ್ಲಿ ನಾವು ಕಳೆದುಕೊಳ್ಳಬಹುದು ಕಾರಣ ಪಾರ್ಕ್ ಎಂಬುದು ಸುಂದರವಾಗಿರುತ್ತದೆ ಜನರ ಮನವನ್ನು ಆಕರ್ಷಿಸುತ್ತದೆ.

ಪೆಟ್ರೋಲಿಯಂಗಳನ್ನು ಹಾಕಲೇ ಬೇಕು ಹಾಕಿದರೆ ಮಾತ್ರ ಅವು ವಾಹನಗಳು ಚಲಾವಣೆಗೆ ಒಳಗ --

ದೊಡ್ಡ ರೀತಿಯಾದ ದೊಡ್ಡದಾದಂತಹ ಗ್ರೌಂಡ್ನಲ್ಲಿ ಅವರಿಗೆ ಆಟವನ್ನು ಸಹ ಆಡಿಸಬಹುದು ಪಾಠವನ್ನು ಸಹ ಮಾಡಿಸಬಹುದು ಎನ್ನಬಹುದು.